ಈ ಚಿತ್ರದಲ್ಲಿ ಒಂದು ವಿಮಾನ ನಿಲ್ದಾಣದಲ್ಲಿ ಒಂದು ವಿಮಾನ ನಿಂತುಕೊಂಡಿದೆ ವಿಮಾನದಲ್ಲಿ ಪ್ರಯಾಣಿಸ ಬೇಕಾದರೆ ಪಾಸ್ಪೋರ್ಟ್ ಬೇಕಾಗುತ್ತದೆ.

ಈ ಚಿತ್ರದಲ್ಲಿ ಒಂದು ಮದುವೆ ಸಮಾರಂಭ ನಡೆಯುತ್ತಿವೆ ಸಮಾರಂಭದಲ್ಲಿ ಮಕ್ಕಳು ಪೂಜಾರಿ ಹಾಗೂ ಅವರ ಬಂಧು ಬಾಂಧವರೆಲ್ಲ ಸ್ಟೇಜ್ ಮೇಲೆ ಕುಳಿತುಕೊಂಡಿದ್ದಾರೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಚರ್ಚ್ ಇದೆ ಈ ಚರ್ಚ್ನಲ್ಲಿ ಎಲ್ಲರೂ ಕೈಯಲ್ಲಿ ಕ್ಯಾಂಡಲ್ ಹಿಡಿದುಕೊಂಡು ಪ್ಲಸ್ ನ್ನ ಸಿಂಬಲ್ ಮುಂದೆ ನಿಂತುಕೊಂಡು ಪ್ರಾರ್ಥನೆ--

ಹಿಂದಗಡೆ ಗೊಡೆ ಮೇಲೆ ತುಂಬಾ ಸುಂದರವಾಗಿ ಅಲಂಕಾರ ಮಾಡಿ ಜನರನೆಲ್ಲ ಕರೆದು ಈ ಮಗುವಿನ ಹುಟ್ಟುಹಬ್ಬ ವನ್ನು ತುಂಬಾ ಅದ್ಭುತವಾಗಿ ಆಚರಿಸುತ್ತಿದರ್ --

ಈ ಬುಕ್ಸ್ಟಾಲ್ನ ಲ್ಲಿ ಎಲ್ಲಾ ತರಹದ ಬುಕ್ಗಳು ಎಲ್ಲಾ ತರದ ಪುಸ್ತಕಗಳು ಮ್ಯಾಗಝೀನ್ಸ್ ನ್ಯೂಸ್ಪಪೇರು ಒಟ್ನಲ್ಲಿ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ಎಲ್ಲಾ ವಸ್ತುಗಳು ಸಿಗುತ್ತವೆ.

ಹಾಗು ಆಧಾರ್ ಕಾರ್ಡ ಆಧಾರ್ ಕಾರ್ಡಲ್ಲಿರೋ ಫೋಟೋ ಏನಾದ್ರೂ ಚೇಂಜ್ ಮಾಡಿಸ್ಬೇಕಾಗಿದ್ರೆ ಮಾಡಿ ಕೊಡತಾರೆ.

ಇ ಚಿತ್ರದಲ್ಲಿ ಒಂದು ಫಂಕ್ಷನ್ ನೆಡಿಯುತೀದೆ ಈ ಫಂಕ್ಷನ್ ಅಲ್ಲಿ ತುಂಬಾ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ.

ಮತ್ತು ಅವರು ಕೂಡ ಮೀನಿನಿಂದ ಅಡಿಗೆ ಮಾಡಿ ತಿನ್ನುತ್ತಾರೆ

ಈ ಚಿತ್ರದಲ್ಲಿ ಒಬ್ಬ ಹುಡುಗನು ವರ್ಕೌಟ್ ಮಾಡಿ ಕೆಲ ದಿನಗಳಾದ ಮೇಲೆ ಅವನ ಬಾಡಿ ಎಷ್ಟರ ಮಟ್ಟಿಗೆ ಫಿಟ್ನೆಸ್ಸ ನ್ನು ಹೊಂದಿದೆ ಎಂದು ತೋರಿಸಲು ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆದುಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ನಮಗೆ ಒಂದು ದೊಡ್ಡ ವಾಟರ್ ಪಾರ್ಕ್ ಕಾಣಿಸ್ತಿದೆ.

ಮತ್ತು ಅದರಲ್ಲಿ ನೀಲಿ ಬಣ್ಣದ ಕಾರಂಜಿ ನೀರುನ್ನು ಬೀಳುತ್ತಿವೆ. ಅದರ ಮುಂದೆ ಒಂದು ಹುಡುಗನು ಕುಳಿತುಕೊಂಡು ಫೋಟೋ ತೆಗೆಸಿಕೊಂಡಿದ್ದಾನೆ.

ಕಾಫಿ ಮ್ಯಾಗಿ ಕುರ್ಕುರೆ ಚಿಕ್ಕಮಕ್ಕಳಿಗೆ ಬೇಕಾಗಿರೋ ಈ ಚಾಕ್ಲೆಟ್ಸ್ ಎಲ್ಲವೂ ಸಿಗುತ್ತವೆ.